ಇದೊಂದ ದೊಡ್ ಆಫೀಸ್ ಐತಿ ಮತ್ತ ಏಟಿಎಂ ಮತ್ತ್ ಅಲ್ಲೆ ಮ್ಯಾಲೆ ಬಡದಾರ ಮತ್ತ ಇಲ್ಲೇ ಏಟಿಎಂ ಕಾರ್ಡ್ಸ್ ಎಲ್ಲಾ ತೆಗಿತಾರ.

ಬಾಕಿಲ್ ಮಾಡ್ಯಾರ ಮತ್ ಇಲ್ಲಿ ಬಹಳ ಮಂದಿ ಒಳಗ್ ಬರ್ತಾರಾ ಮತ್ತೆ ಇಲ್ಲಿ ಪಿಜ್ಜಾ ಮತ್ತೆ ಯಾವದೇ ಒಂದು ವಸ್ತು ಆಗ್ಲಿ.